ಅವರಿಗೂ ಏನೋ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ ಹಾಗೂ ಎಲ್ಲಾ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಕೇಳುತ್ತಿದ್ದಾರೆ.

ಅದರ ಮುಂದೆ ಏಸುಕ್ರಿಸ್ತನ ಶಿಲಭೆಗೇರಿಸಿದ ಎರಡು ಚಿತ್ರವಿದೆ. ಹಾಗೂ ಮೂವರು ಜನರು ಅಲ್ಲಿ ನಿಂತುಕೊಂಡಿದ್ದಾರೆ. ಹಾಗೂ ಒಬ್ಬ ಮಹಿಳೆ ನಿಂತುಕೊಂಡಿದ್ದಾಳೆ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ಯಾವುದೋ ಒಂದು ಖಾಲಿ ರೋಡಿನಲ್ಲಿ ಹಲವಾರು ಅಹ್ ರಿಕ್ಷಾ ಗಳು ಹಾಗೂ ಜನರು ಬೈಕ್ ಗಳ ಮೇಲೆ ಪ್ರಯಾಣ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದು ಏನೆಂದರೆ ಇಲ್ಲಿ ಮೂರು ಮಹಿಳೆಯರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಹಾಗೂ ಇದು ಯಾವುದೋ ಒಂದು ಫಂಕ್ಷನ್ಹಾಲ್ ಆಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದೇನೆಂದರೆ ಇಲ್ಲಿ ಯಾವುದೋ ಒಂದು ಪಂದ್ಯವಿದೆ ಮತ್ತು ಆ ಪಂದ್ಯವನ್ನು ನೋಡಲು ಹಲವಾರು ಯುವಕ ಯುವತಿಯರು ನಿಂತುಕೊಂಡಿದ್ದಾರೆ ಮತ್ತು ಒಬ್ಬ ಯುವಕ ಸೈಕಲ್ ನನ್ನು ಹಿಡಿದುಕೊಂಡು ನಿಂತಿದ್ದಾನೆ.

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದೇನೆಂದರೆ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಕಾಂಪೌಂಡ್ ಹೊರಗಡೆ ಸ್ವಲ್ಪ ಹೂವಿನ ಗಿಡಗಳು ಬೆಳೆದಿವೆ ಹಾಗೂ ಒಂದೆರಡು ಶೋಕೇಶ್ ಗಿಡ ಹಾಗೂ ಮಾವಿನ ಮರ ಅಲ್ಲಿ ಬೆಳೆದಿದೆ.